ಇಲ್ಲಿ ಒಂದು ಸಣ್ಣ ಜಾಗದ ಬಾಳ ಜನ ನಿಂತರು ಆ ಇಲ್ಲೊಬ್ಬ ಮುಂದ ಆ ರೆಡ್ ಕಲರ್ ಹಂಗೆ ಹಾಕೊಂಡು --

ಇದು ಒಂದು ಫಿಶ್ ಮಾರ್ಕೆಟ್ ತರ ಕಣ್ನಸಾಕತ್ತೇತಿ ಒಂದ್ ಸುಮಾರ ಲೆಕ್ಕಾ ಹಾಕಿದ್ದ್ರಾ ಒಂದ್ ಇಪ್ಪತ್ತು ಮೀನ್ ಅದವು ಮತ್ತೆ ಇಲ್ಲೊಂದ್ ರೆಡ್ ಮತ್ತೆ ಬ್ಲ್ಯಾಕ್ ಕಲರ್ ವೈಯರ್ ನೇತಾಹಕಿದರೂ.

ಇದು ಒಂದು ಸ್ಪೋರ್ಟ್ಸ್ ರೂಮ್ ಐತಿ ಒಂದೂ ಖಾನಿದಾಗ ಬ್ಯಾಟ್ಮಿಟನ್ ಬ್ಯಾಟ್ಸ್ ಇಟ್ಟಾರ ಟೆನಿಸ್ ಬ್ಯಾಟ್ಸ್ ಇಟ್ಟಾರ ಮತ್ತು ಎರಡು ವಾಲಿ ಬಾಲ್ ಇಟ್ಟಾರ ಮತ್ತೆ ಇನ್ನೊಂದ್ ಖಾನಿದಾಗ ಬಾಲ್ ಯಲ್ಲಾ ಇಟ್ಟಾರ.

ಮತ್ತೆ ಇನ್ನೊಬ್ಬ ಈ ಕಡೆ ಸೈಡಿಂಗ ನಿಂತ್ಕೊಂಡಾನು ಪೈಂಟ್ ಹೊಡೆಯತನ ಮತ್ತೆ ಮೇಲಿಂದ ವೈರ್ ನ ಕೆಳಗೆ ಬಿಡ ಅಥವಾ --

ಈ ಕಡೆ ಬಾಜು ಬಾಳೆಗಿಡ ಅಲ್ಲಾ ಐತಿ ತೆಂಗಿನ ಗಿಡ ಐತಿ ಮತ್ತ ಚೆರ್ಚ್ ಮೇಲೆ ಒಂದು ಪ್ಲಸ್ ಚಿನ್ನೇ ಎಲ್ಲ ಹಾ ಹಾಕಿದರ.

ಪಿಕ್ಚರ್ದಾ ಗ ಒಂದ್ ಸ್ಕೂಟಿ ಐತಿ ಒಂದ್ ಮರಾ ಐತಿ ಮರದ್ ಬುಡಕ ಬಿಳಿ ಕಲರ ಬಡ್ದಾರು ಮತ್ತೆ ಸೈಡಿ ಗೊಂದ್ ಬಿಲ್ಡಿಂಗ್ ಐತಿ ಅಲ್ಲೊಂದ ರೆಡ್ ಕಲರ್ದ್ --

ಒಂದು ಪೆಟ್ರೋಲ್ ಪಂಪ್ ಅಯ್ತಿ ಡಿಸೇಲ್ ಪಂಪ್ ಅಯ್ತಿ ಒಂದು ಕಾರ್ ಅಯ್ತಿ ಹಿಂದ ಒಂದು ಲಾರಿ ಅಯ್ತಿ ಲಾರಿ ಒಳ್ಗ ಒಬ್ಬ ಮನಷ್ಯ ಹತತ್ತಾನು.

ಪ್ಲೇಟ್ ಆಯ್ತಿ ಪ್ಲೇಟ್ ಒಳಗ ಬೌಲ್ ಆಯ್ತಿ ಬೌಲ್ ಒಳಗ ಮೂರೂ ತರಹದ ಐಸ್ಕ್ರೀಂ ಇಟ್ಟಿದಾರೋ ಅದರ ಮೇಲೆ ಎಲ್ಲ ಚೆರಿ ಹಾಕಿದರೋ.